ಒಂದು ಮೀನಿನ ಅಂಗಡಿಯಾಗಿದೆ ಇಲ್ಲಿ ಎಲ್ಲಾ ರೀತಿಯ ಮೀನುಗಳು ಕೂಡ ಸಿಗುತ್ತವೆ ಇಲ್ಲಿ ಮೀನಿನ ರಾಶಿಯನ್ನು ಹಾಕಲಾಗಿದೆ.

ಇಲ್ಲಿ ಎಲ್ಲಾ ವಿಧದ ಮೀನುಗಳು ಕೂಡ ಸಿಗುತ್ತವೆ ಪಕ್ಕದಲ್ಲಿ ಕ್ಲೀನ್ ಮಾಡಿಸುವಂತ ವ್ಯಕ್ತಿಗಳು ಇದ್ದಾರೆ ಇಲ್ಲಿ ಸಣ್ಣ ಸಣ್ಣ ಮೀನುಗಳಿಂದ ದೊಡ್ಡ ದೊಡ್ಡ ಮೀನುಗಳು ಸಿಗುತ್ತವೆ.

ಒಬ್ಬ ವ್ಯಕ್ತಿಯು ಬ್ಲಾಕ್ ಅಂಡ್ ವೈಟ್ ಚೆಕ್ಸ್ ಶರ್ಟ್ಅನ್ನು ಹಾಕಿದ್ದು ಒಬ್ಬನು ರೆಡ್ ಅಂಡ್ ವೈಟ್ ಶರ್ಟ್ ಅನ್ನು ಟೀ ಶರ್ಟ್ಅನ್ನು ಹಾಕಿದ್ದಾನೆ ಜಿಮ್ಮಿನಲ್ಲಿ ಇನ್ನು ಕೆಲವು ವ್ಯಕ್ತಿಗಳು ಇದ್ದಾರೆ.

ಪಾದ್ರಿಗಳು ಕೆಲವೊಬ್ಬರು ಕೆಳಗೆ ನಿಂತಿದ್ದಾರೆ ಮೇನ್ ಮುಖ್ಯವಾದ ಪಾದ್ರಿ ಮಾತನಾಡುತ್ತಿದ್ದಾರೆ ಚರ್ಚಿ ನ ಮೇಲ್ಭಾಗದಲ್ಲಿ ಒಂದು ಫ್ಲವರ್ ಒಂದು ನೇತು ಬಿಡಲಾಗಿದೆ.

ಇದು ಒಂದು ಸ್ಕೂಲಿನ ಚಿತ್ರಣವಾಗಿದೆ ಇಲ್ಲಿ ಎಲ್ಲಾ ಮಕ್ಕಳು ಕೂಡ ಅವರ ಕೆಲಸದಲ್ಲಿ ತೊಡಗಿದ್ದಾರೆ ಇಲ್ಲಿ ಉದ್ದನೆಯದಾಗಿ ಬೆಂಚುಗಳನ್ನು ಜೋಡಿಸಲಾಗಿದೆ.

ಇದು ಒಂದು ಆಟೋ ವಿನ ಚಿತ್ರಣವಾಗಿದೆ ಈ ಆಟೋ ಗಾಗಿ ನಾಲ್ಕು ಮಂದಿ ವ್ಯಕ್ತಿಗಳು ನಿಂತಿದ್ದಾರೆ ಆಟೋ ದಲ್ಲಿ ಹೋಗಲು ಅವರನ್ನು ಕೇಳುತ್ತಾ ಇದ್ದಾರೆ. ಈ ರೋಡಿ ನಲ್ಲಿ ಇದೊಂದೇ ಆಟೋ ಕಾಣುತ್ತಿರುವುದು ಇದರ ಹಿಂಭಾಗದಲ್ಲಿ ಇನ್ನೊಂದು ಆಟೋ ಬರುತ್ತಿವೆ. ಇಲ್ಲಿ ನಾಲ್ಕು ಮಂದಿ ನಿಂತಿದ್ದಾರೆ. ಇದೊಂದು ದೊಡ್ಡದಾದ ರೋಡು ಆಗಿದೆ.

ಈ ಆಫೀಸಿನ ಮುಂಭಾಗದಲ್ಲಿ ಸುಮಾರು ವೆಹಿಕಲ್ಗಳು ನಿಂತಿದ್ದಾವೆ ಅಲ್ಲಿ ಮಹಿಳಾ ಸ್ಟಾಫ್ ಕೂಡ ನಮಗೆ ಕಾಣಿಸುತ್ತಿದ್ದಾರೆ.

ಇದು ಬಂದು ಶಾಲೆಯ ಫಂಕ್ಷನ್ ಆಗಿದೆ ಶಾಲೆಯಲ್ಲಿ ಸಂತೆ ಅಂತ ಮಾಡ್ತಾರೆ ಅದು ಮಕ್ಕಳೇ ಇನ್ವೆಸ್ಟ್ ಮಾಡಿ ಮಕ್ಕಳೇ ಪ್ರಾಫಿಟ್ ಅನ್ನು ತೆಗೆಯುವಂತಹ ಕೆಲಸ --

ಇದು ಒಂದು ಶಾಲೆಯ ಚಿತ್ರಣವಾಗಿದೆ ಈ ಶಾಲೆಯಲ್ಲಿ ಗುರುಗಳು ಮಕ್ಕಳು ಮಾಡುತ್ತಿರುವಂತಹ ಪ್ರಾಜೆಕ್ಟ್ ವರ್ಕ್ಗಳನ್ನು ನೋಡುತ್ತಿದ್ದಾರೆ.

ಇದು ಒಂದು ಕ್ರಿಶ್ಚಿಯನ್ ಸ್ಕೂಲ್ ಆಗಿದೆ ಏಕೆಂದರೆ ಇಲ್ಲಿ ಫಾದರ್ ನಿಂತಿದ್ದಾರೆ ನಮಗೆ ಹಾಗಾಗಿ ತಿಳಿಯುತ್ತದೆ.

ಇದು ಒಂದು ಮಕ್ಕಳ ಗುಂಪಾಗಿದ್ದು ಮಕ್ಕಳು ಗುಂಪಿನಲ್ಲಿ ಕುಳಿತುಕೊಂಡು ಪ್ರಾಜೆಕ್ಟ್ ವರ್ಕ ಮಾಡುತ್ತಿದ್ದಾರೆ ಇವರ ಹಿಂಭಾಗದಲ್ಲಿ ಒಂದು ಗಿಡದ ಕುಂಡ ಇದೆ.

ಈ ವ್ಯಕ್ತಿಯ ಪಕ್ಕದಲ್ಲಿ ಮರವು ಕೂಡ ಇದೆ ಈ ವ್ಯಕ್ತಿಯು ತನ್ನ ಭಾವಚಿತ್ರವನ್ನು ಫೋನಿನ ಮೂಲಕ ತೆಗೆದುಕೊಂಡಿದ್ದಾನೆ.

ಇದು ಒಂದು ಶಾಲೆಯ ಚಿತ್ರಣವಾಗಿದೆ. ಶಾಲೆಯ ಒಂದು ಸಮಾರಂಭದಲ್ಲಿ ಎಲ್ಲಾರು ಕೂಡ ಕುಳಿತುಕೊಂಡಿದ್ದಾರೆ. ಅವರ ಜೊತೆಗೆ ಅವರ ಪೇರೆಂಟ್ಸ್ ಗಳು ಕೂಡ ಬಂದಿದ್ದಾರೆ.